ಮತ್ತು ಈ ಚಿತ್ರದಲ್ಲಿ ಸುಮಾರು ವಾಹನಗಳನ್ನು ನಿಲ್ಲಿಸಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಬಂಧನ್ ಬ್ಯಾಂಕ್ ಮತ್ತೆ ಬಂಧನ್ ಬ್ಯಾಂಕ್ ಎ_ಟಿ_ಎಂ ಕಾಣಿಸುತ್ತಿದೆ ಇದರ ಮುಂದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಮತ್ತು ಇಲ್ಲಿ ಇಬ್ಬ ವ್ಯಕ್ತಿಗಳು ನಿತ್ತಿದ್ದಾರೆ.

ಇದರಲ್ಲಿ ಒಂದು ಕಾರ್ ಕಾಣಿಸುತ್ತಿದೆ ಈ ಕಾರ್ ಬಿಳಿ ಬಣ್ಣದ್ದಾಗಿ ಕಾಣಿಸುತ್ತಿದೆ.

ಮತ್ತು ಈ ಚಿತ್ರದಲ್ಲಿ ಲೈಟ್ ಗಳು ಕಾಣಿಸುತ್ತಿದೆ.

ಇದರಲ್ಲಿ ಒಂದು ಅಂಗಡಿಯ ಹೆಸರು ನಂದಿನಿ.

ಮತ್ತು ಇಲ್ಲಿ ಸುಮಾರು ವ್ಯಕ್ತಿಗಳು ಇದ್ದಾರೆ.

ಮತ್ತು ಇದರ ಅಕ್ಕಪಕ್ಕ ಸುಮಾರು ಗಿಡಮರಗಳು ಕಾಣಿಸುತ್ತಿದೆ.